ಪೆಟ್ರೋಲ್ ಹಾಕಿಸ್ಕೊಳ್ಳೋ ಬದಲು ನಡಕೊಂಡು ಹೊಂಟು ಹೋಗೋಮ ಅನಿಸ್ತದೆ ನನ್ನ ಗಂಡ ಬೇರೆ ಕೆಲಸಕ್ಕೆ ಹೋಗುವಾಗ ದಿನಾ ಗಾಡಿಗೆ ಸುರಿತೈತತೆ ವಸಿ ಆದ್ದ್ದಾ ಪೆಟ್ರೋಲ್ ಪೆಟ್ರೋಲ್ --

ಏಯ್ ನಮ್ಮ್ ಕಾರು ಆದಾತವ್ವ ಆದರೆ ಏನು ಮಾಡೋದು ಸಿರಿ ಬೇರೆ ಬಂದ್ ಬಿಟ್ಟದಕ್ಕವ್ವ ಈಗ ಬೇರೆ ಆಯುದ್ ಪೂಜೆ ಬೇರೆ ಬಂದ್ ಬಿಟ್ಟದಲ್ಲ ಹತ್ರದಲ್ಲಿ.